ರಸ್ತೆಯ ಮೇಲೆ ಹಲವಾರು ಜನರು ಓಡಾಡುತ್ತಿದ್ದಾರೆ.

ದೂರದಲ್ಲಿ ಒಂದು ದೊಡ್ಡ ಕಟ್ಟಡ ಕಾಣಿಸುತ್ತಿದೆ ಆ ಕಟ್ಟಡ ಬಿಟ್ಟು ಸ್ವಲ್ಪ ದೂರದಲ್ಲಿ ಇನ್ನೂ ಕೆಲವು ಕಟ್ಟಡಗಳು ಕಾಣಿಸುತ್ತಿವೆ.

ಇಲ್ಲಿ ಒಂದು ದೊಡ್ಡ ಬ್ಯಾನರ್ ಹಾಕಿದಾರೆ ಬ್ಯಾನರ್ ನಾ ಒಳಗಡೆ ಫೇಮಸ್ ಎಲೆಕ್ಟ್ರಿಕಲ್ಸ್ ಎಂದು --

ಅಂಗಡಿಯ ಹೊರಗಡೆ ನಾಲ್ಕು ಜನರು ನಿಂತಿದ್ದಾರೆ.

ಮತ್ತು ಅಂಗಡಿಯ ಒಳಗಡೆ ಕ್ಯಾಲೆಂಡರ್ ಗಳನ್ನು ನೇತು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಒಂದು ರೆಸ್ಟೋರೆಂಟ್ ಕಾಣಿಸುತ್ತಿದೆ ಮತ್ತು ರೆಸ್ಟೋರೆಂಟ್ ನ ಹೊರಗಡೆಯಲ್ಲಿ--

ಗಾಜಿನ ರ್ಯಕ್ ಗಳ ಒಳಗಡೆ ವಸ್ತುಗಳನ್ನು ಜೋಡಿಸಿ ಇಟ್ಟಿದ್ದಾರೆ.

ಮತ್ತು ಹಲವು ರೀತಿಯ ಪಾಪಡ್ ಗಳು ಕಾಣಿಸುತ್ತಿವೆ.

ಇಲ್ಲಿ ಲಾರಿಯ ಮೇಲ್ಗಡೆ ಇಲ್ಲಿ ಒಂದು ಜೆ_ಸಿ_ಬಿ ನಿಂತಿದೆ.

ಇದು ಜೆ_ಸಿ_ಬಿ ಯ ಹಿಂದ್ಗಡೆಯಲ್ಲಿ ಒಂದು ದೊಡ್ಡ ಮರ ಕಾಣಿಸು--

ಆ ಕಟ್ಟಡದ ಒಳಗಡೆ ಹೋಗಲು ಒಂದು ದೊಡ್ಡದಾದ ಬಾಗಿಲು ಕಾಣಿಸುತ್ತಿದೆ ಆ ಬಾಗಿಲ--

ಮತ್ತು ಕೆಲವು ವೈಯರ್ ತಂತಿಗಳು ಕಾಣಿಸುತ್ತಿವೆ ಮತ್ತು ಹಾಸ್ಪಿಟಲ್ನ ಬಳಿಯಲ್ಲಿ ಒಂದು ಹಚ್ಚ ಹಸಿರಾದ ಮರ ಕಾಣಿಸುತ್ತಿದೆ.

ಮತ್ತು ಮೇಲ್ಗಡೆ ಎರಡು ಲೈಟ್ ಗಳು ಕಾಣಿಸುತ್ತಿವೆ.

ಕನ್ನಡಕದ ಅಂಗಡಿಯ ಒಳಗಡೆ ಹಲವಾರು ರಾಕ್ ಗಳ ಒಳಗಡೆ ವಿವಿಧ ರೀತಿಯ ಹಲವು ಕನ್ನಡಕಗಳು ಕಾಣಿಸುತ್ತಿವೆ.

ಕಾರ್ ಗಳು ನಿಂತಿವೆ ಮತ್ತು ಪೆಟ್ರೋಲ್ ಪಂಪ್ ನ ಒಳಗಡೆ ಒಬ್ಬ ವ್ಯಕ್ತಿಯೂ ಪೆಟ್ರೋಲ್ ಅನ್ನೂ ಹಾಕುತ್ತಿದ್ದಾರೆ ಮತ್ತು ಈ ಪೆಟ್ರೋಲ್ ಪಂಪ್ ನ ಹಿಂದುಗಡೆಯಲ್ಲಿ ಒಂದು ಮರ ಕಾಣಿಸುತ್ತಿದೆ ಪೆಟ್ರೋಲ್ ಪಂಪ್ ನ ಒಳಗಡೆ ಎರಡು ವೈರ್ ಗಳು ಕಾಣಿಸುತ್ತಿವೆ.

ಒಬ್ಬ ವ್ಯಕ್ತಿಯು ಪೆಟ್ರೋಲ್ ಪಂಪ್ನ ಬಳಿ ಬರುತ್ತಿದ್ದಾರೆ.

ಒಂದು ಆಸ್ಪತ್ರೆಯ ಹೊರಗಡೆಯಲ್ಲಿ ಇಬ್ಬರು ಆಶಾ ಕಾರ್ಯಕರ್ತೆಯರು ಕಾಣಿಸುತ್ತಿದ್ದಾರೆ.

ಅದು ಆ ಆಸ್ಪತ್ರೆಯ ಒಳಗಡೆ ಕೆಲವೊಂದು ಡೋರ್ ಗಳು ಕಾಣಿಸುತ್ತಿದೆ.

ಮತ್ತು ಒಂದು ದೊಡ್ಡದಾದ ಟ್ಯೂಬ್ಲೈಟ್ ಕಾಣಿಸುತ್ತಿದೆ.

ಟೇಬಲ್ ನ ಮೇಲೆ ಕ್ಯಾಲ್ಕುಲೇಟರ್ ಮತ್ತು ಕೆಲವು ಪುಸ್ತಕಗಳು ಕಾಣಿಸುತ್ತಿವೆ ಆ ಪುಸ್ತಕದ ಅಂಗಡಿಯ ಒಳಗೆ ಒಬ್ಬ--

ಮತ್ತು ಕೆಲವು ವಿದ್ಯಾರ್ಥಿಗಳು ಗಮ್ಮನ್ನು ಬಳಸಿಕೊಂಡು ಕೆಲಸ ಮಾಡುತ್ತಿದ್ದಾರೆ.

ಮತ್ತು ಮೂರು ಬೆಂಚ್ ಗಳು ಕಾಣಿಸುತ್ತಿವೆ.

ಈ ಚಿತ್ರದಲ್ಲಿ ಒಂದು ಅಂಗಡಿ ಕಾಣಿಸುತ್ತಿದೆ ಅಂಗಡಿಯ ಒಳಗಡೆ ಕೆಲವು ರ್ಯಾಕು ಗಳ ಒಳಗಡೆ --

ಮತ್ತು ಕೋಲ್ಗೇಟ್ ಕಾಣಿಸುತ್ತಿದೆ ಮತ್ತು ಇನ್ನೂ ಕೆಲವು ರೀತಿಯ ತಿಂಡಿ ತಿನಿಸುಗಳು ಕಾಣಿಸುತ್ತಿವೆ.

ಮತ್ತು ಕುರ್ಚಿಯ ಮೇಲೆ ಹಲವು ವಿದ್ಯಾರ್ಥಿನಿಯರು ಕುಳಿತುಕೊಂಡು ಕಂಪ್ಯೂಟರ್ ಕಲಿಯುತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ನದಿ ಕಾಣಿಸುತ್ತಿದೆ ನದಿಯ ಹತ್ತಿರ ಹಲವಾರು ಮಹಿಳೆಯರು ತಲೆಯ ಮೇಲೆ ಸೇರಗನ್ನು ಹಾಕಿಕೊಂಡು ನಿಂತಿದ್ದಾರೆ ಮತ್ತು ಮಹಿಳೆಯರು ಕೈಗಳಲ್ಲಿ ಬಳೆಗಲನ್ನು ದರೆಸಿದ್ದಾರೆ.